ಇದು ಒಂದು ನೋಟಿಸ್ ಬೋರ್ಡ್ ಆಗಿದೆ ಇಲ್ಲಿ ಅವರ್ ಲೇಡಿ ಆಫ್ ಲಾರ್ಜೆಸ್ಟ್ ಚಾರಿಟೇಬಲ್ ಹಾಸ್ಪಿಟಲ್ ಅಂದ್ರೆ ಇದೆಲ್ಲ ಮೆಡಿಕಲ್ ಸ್ಟಾಫ್ ನ ಹೆಸರಾಗಿದೆ.

ಇವು ಸ್ಕೂಟಿಗಳು ಇವು ನಾಲಕ್ಕು ಸ್ಕೂಟಿ ಗಳು ನಮಗೆ ಕಾಣಿಸುತ್ತಾ ಇದ್ದಾವೆ. ಪರ್ಪಲ್ ರೆಡ್ ಅಂಡ್ ಬ್ಲಾಕ್ ಬ್ಲೂ ಕಲರ್ ನಲ್ಲಿ ಇದ್ದಾವೆ. ಈ ಸ್ಕೂಟಿ ಗಳು ನೋಡಲು ತುಂಬಾ ಸುಂದರವಾಗಿ ಇದ್ದಾವೆ.

ಇದು ಒಂದು ಬಟ್ಟೆಯ ಅಂಗಡಿಯಾಗಿದೆ ಇಲ್ಲಿ ನಾವು ಬಟ್ಟೆಗಳನ್ನು ನೋಡುತ್ತಾಯಿದ್ದೇವೆ ಅಲ್ಲಿ ಗೊಂಬೆಗಳಿಗೆ ಬಟ್ಟೆಗಳನ್ನು ಹಾಕಿ ನಿಲ್ಲಿಸಿದ್ದಾರೆ ಮತ್ತು ಒಂದು ಗೊಂಬೆಯನ್ನು ಕೂರಿಸಿದ್ದಾರೆ.

ಇದು ಧಾರವಾಡದ ರೈಲ್ವೆ ಸ್ಟೇಷನ್ ನ ಬೋರ್ಡ್ ಆಗಿದೆ ಇಲ್ಲಿ ರೈಲು ಗಳು ಬರುತ್ತವೆ. ಇದು ಧಾರವಾಡ ಎಂದು ಮೂರು ಭಾಷೆಯಲ್ಲಿ ಬರೆಯಲಾಗಿದೆ ನಮ್ --

ನೀರಿನಲ್ಲಿ ಗಿಡದ ಪ್ರತಿಬಿಂಬವು ಕೂಡ ಕಾಣಿಸುತ್ತಿದೆ ಇಲ್ಲಿ ಸುಂದರವಾದ ಪ್ರಕೃತಿ ಇದು ಆಗಿದೆ.